ಮುಂದುಗಡೆ ಕಾಣುತ್ತಿದ್ದೆ ಗೋಲ್ ಗುಮ್ಮಟ ಬಾಹುಬಲಿ ಹಾಗೆ --

ಬಸ್ ಡ್ರೆಸ್ ಹಾಕಿಕೊಂಡು ನಿಂತಿರುವವರು ಕಾಣ್ತಾ ಉಂಟು ಹಾಗೆ ನೀಲಿ ಬಣ್ಣದ ಬಟ್ಟೆ ಕಾಣ್ತಾ ಉಂಟು ಹಾಗೆ ಬ್ಲಾಗು ಕೂಡ ಕಾಣ್ತಾ ಉಂಟು ಪರ್ಪಲ್ ಕಲರ್ ಹಸಿರು ಕಲರ್ ಕಾಣ್ತಾ ಉಂಟು.

ಇಲ್ಲಿ ಎದುರ್ಗಡೆ ಕಾಣುತ್ತಿದೆ ಎರಡು ಕೋಣ ಕೋಣಗಳನ್ನು ಹೊಡೀತ ಇದ್ದಾನೆ ಅವು ಹೊಡ್ತಾ ವುಂಟು ಹಾಗೆ ಅದುನ್ ಒಬ್ಬ್ರು ಹೊಡಿಸ್ತಾಯಿದ್ದಾರೆ. ಅವ್ರು ತಲೆಗೆ ಮುಂಡಾಸ್ ಕಟ್ಟಿದ್ದಾರೆ ಹಳದಿ ಬಣ್ಣದ್ದು ಹಾಗೆ --

ಇಲ್ಲ್ ಎದುರ್ಗಡೆ ಕಾಣೋಂತದ್ದು ಒಂದು ಶಟಲ್ ಮತ್ತು ಕಾಕು ಹಾಗೆ ಅದನ್ ನಿಲ್ಸಿಟ್ಟಿದ್ದಾರೆ ಹಾಗೆ ಆಟಾಡ್ತಾ ಮೂರ್ ನಾಕು ಜನ ಆಟಡ್ತಾ ಇದ್ದಾರೆ.

ಹಾಗೆ ದೂರದಲ್ಲಿ ಮನೆ ಕಾಣ್ತಾ ಉಂಟು ಹಾಗೂ ಮರ ಗಿಡಗಳು ಕಾಣ್ತಾ ಉಂಟು ಮನುಷ್ಯಗಳು ಕೂಡ ಕಾಣ್ತಾ ಇದಾರೆ. ಕೋರ್ಟಲ್ಲಿ ಲೈನ್ ಕೂಡ ಹಾಕಿದ್ದಾರೆ ವೈಟ್ ಕಲರಿಂದ .

ಇಲ್ಲಿ ಎರಡು ಎರಡು ಮೂರ್ತಿಗಳು ಕಾಣ್ತಾ ಉಂಟು ಎದ್ರುಗಡೆ ರಾಮ ಲಕ್ಷ್ಮಣ ಲವ ಕುಶ ಅಂತ ಹೇಳಿ ಹೇಳ್ಬೋದು ಅವ್ರ ಮೂರ್ತಿ ಕೆತ್ತನೆಗಳ್ ತುಂಬ ಚೆಂದ ಮಾಡಿದರೆ ಹಾಗೆ ಎದ್ರುಗಡೆ ಒಂದು ಬೋರ್ಡ್ ಕಾಣ್ತಾ ಉಂಟು ಹಾಗೆ ಒಂದು ಗೇಟ್ ಕೂಡ ಕಾಣ್ತಾ ಉಂಟು ಸ್ಟೆಪ್ ಕಾಣ್ತಾ ಉಂಟು .